ನಿನ್ನ ಫ್ರೆಂಡ್ ಜೊತೆ ಹೋಗೋದು ವರ್ಕೌಟ್ ಮಾಡೋದು ಬರದು ಅದರಲ್ಲೂ ನಮ್ಮ ಬಾಡಿ ಬಿಲ್ಡ್ ಅಂದ್ರೆ ಸಕ್ಕತ್ ಇಷ್ಟ ಗುರು.

ಜೋಪಾನವಾಗಿ ಅಮೌಂಟ್ ಹಾಕಿಕೊಂಡು ಬರಬೇಕು ಸೂಪರಾಗಿರುತ್ತೆ ನೋಡಕ್ಕೆ ಒಳಗಡೆ.

ಇದು ಹತ್ತಿ ಫ್ಯಾಕ್ಟರಿ ಒಳಗಡೆ ಹೋಗಿ ಹತ್ತಿಕೊಡಬಹುದು ಹತ್ತಿ ನೋವು ಕೊಟ್ರೆ ಅವರು ರೊಕ್ಕಕೊಡುತ್ತಾರೆ.

ಚಿತ್ರದಲ್ಲಿ ಹುಡುಗರು ಜಾಗಿಂಗ್ ಮಾಡುತ್ತಿರುವುದನ್ನು ನೋಡಬಹುದು ಇವರು ಕೆಲವರು--